ಮನೆಯ ಗೃಹಪ್ರವೇಶ ಮಾಡುತ್ತಿದ್ದಾರೆ ತುಂಬಾ ದೊಡ್ಡದಾದ ಮನೆ ಕೆಂಪು ಬಿಳಿ ಕಪ್ಪು ನೀಲಿಯಾ ಬಣ್ಣದಿಂದ ಅಲಂಕೃತವಾಗಿದೆ ಜನರು ನಿಂತಿದ್ದಾರೆ ಹಿಂದ್ಗಡೆ ಬೆಟ್ಟ ಗುಡ್ಡಗಳಿವೆ.

ಪಕ್ಕದಲ್ಲಿ ಹಳೆಯ ಒಂದು ಕಟ್ಟಡವಿದೆ ಅದರ ಮೇಲೆ ಕೆಲವು ಗಿಡ ಮರಗಳಿದ್ದಾವೆ ಪಕ್ಕದಲ್ಲಿ --

ಒಂದು ಸಿಮೆಂಟ್ ನ ಗೋಡೆ ಇದೆ ಚಿಕ್ಕ ಚಿಕ್ಕ ಗಿಡ ಮರಗಳು ಇದ್ದಾವೆ. ತ್ಯಾಜ್ಯ ವಸ್ತುಗಳನ್ನು ಅಲ್ಲಿ ಬಿಸಾಕಲಾಗಿದೆ. ಅಲ್ಲಿ ಹಿಂದುಗಡೆ ಒಂದು ಯಾವುದೋ ಒಂದು ಕಾರ್ಖಾನೆ ಇದೆ.

ದೊಡ್ಡದಾದ ಮೇಲ್ಚಾವಣಿ ಹಲವಾರು ದ್ವಿಚಕ್ರದ ವಾಹನಗಳು ನಾಲ್ಕು ಚಕ್ರದ ವಾಹನಗಳು ಮೂರು ಚಕ್ರದ ವಾಹನಗಳು ಕಚ್ಚಾ ತೈಲವನ್ನು ಹಾಕಿಸಿಕೊಳ್ಳಲು ನಿಂತಿದ್ದಾರೆ.

ಸುತ್ತಲು ಭವ್ಯವಾದ ಬಣ್ಣ ಬಣ್ಣದ ಕಟ್ಟಡಗಳಿವೆ ಮರ ಗಿಡಗಳು ಕಬ್ಬಿಣದಿಂದ ಮಾಡಿದಂತಹ ಒಂದು ಸೇತುವೆ ಆ ಕಡೆಯಿಂದ ಈ ಕಡೆ ಹೋಗುವ ಒಂದು ಸೇತುವೆ ಇದೆ ಹಲವಾರು ಜನರು ಹೆಣ್ಣು ಮಕ್ಕಳು ಮಹಿಳೆಯರು ಎಲ್ಲರೂ ಒಬ್ಬರಿಗೊಬ್ಬರು ಮಾತನಾಡುತ್ತಿದ್ದಾರೆ.